ಒಂದು ಶಾಲೆಯ ಕೊಠಡಿಯಲ್ಲಿ ಚಿಕ್ಕಮಕ್ಕಳು ಚಿತ್ರಕಲೆಯನ್ನ ಬಿಡಿಸುತ್ತಿದ್ದಾರೆ ಅಲ್ಲಿರುವ ಟೀಚರ್ --

ಇಲ್ಲಿ ಕಾಣುತ್ತಿರುವ ಸೌಂದರ್ಯ ತುಂಬಾ ಸುಂದರವಾಗಿದೆ ನೋಡಕೆ ಕೂಡ ತುಂಬಾ ಚನ್ನಾಗಿದೆ ನೋಡಕೆ ನೀರ್ ಅಂತು ಯಾವಾಗ್ಲು ಹರೀತಾ ಇರುತ್ತೆ.

ಇಲ್ಲಿ ಪ್ರತಿಯೊಬ್ಬರು ಮಕ್ಕಳು ಯೂನಿಫಾರ್ಮ್ ಅನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಯುನಿಫಾರ್ಮ್ ಕೊಡಲು ಟೀಚರ್ಸ್ ಸಿದ್ದರಾಗಿದ್ದಾರೆ ಹಾಗು ಚಿಕ್ಕಮಕ್ಕಳು ನೋಡಿಕುಂತಾ ಕುಂತಿದ್ದಾರೆ.

ಇಲ್ಲಿ ಕಾಣುತ್ತಿರುವ ಪ್ರತಿಯೊಂದು ವಸ್ತು ಜಿಮ್ ಗೆ ಸಮಂದಪಟ್ಟಿದ್ದು ಇಲ್ಲಿ ಬಂದರೆ ಪ್ರತಿಯೊಬ್ಬರು ಜಿಮ್ ಮಾಡಿ ಅವರು ಫಿಟ್ ಆಗಿ ಇರಬಹುದು.

ಯಾವದ್ ಅಂಗಡಿಲಿ ಹೋಗುದ್ರು ಕೂಡ ಕಮ್ಮಿ ದುಡ್ಡಲ್ಲಿ ನಿಮ್ಮಗೆ ಇದನ್ನ ಇದು ಸಿಗುತ್ತೆ ನೀವಿದನ್ನಾ ತೋಕೋಬಹುದು.

ತುಂಬಾ ಚನ್ನಾಗಿದೆ ಹೋಗಿ ಪರ್ಚೆಸ್ ಮಾಡಿ ತುಂಬಾ ಫಾಸ್ಟ್ ಆಗು ಕೂಡ ಹೋಗುತ್ತೆ ಕೇರ್ ಕೂಡ ಅದಕ್ಕೆ --

ಇಲ್ಲಿ ಕಾಣುತ್ತಿರುವ ಚಿತ್ರದಲ್ಲಿ ಎಲ್ಲಾ ಚಿಕ್ಕಮಕ್ಕಳು ಅವರ ಶಾಲೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಬಾಗವಹಿಸಿ ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಮದುವೆ ಸಲುವಾಗಿ ಈ ಕಾರ್ ಅನ್ನ ಪೂರ್ತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ.

ಇದು ಗುಲ್ಬರ್ಗಾದಲ್ಲಿ ಇದೆ ನಿಮಗೆ ಬೇಕಾದರೆ ಚಿಕ್ಕಮಕ್ಕಳನ್ನಾ ಕರೆದುಕೊಂಡು ಬನ್ನಿ ತುಂಬಾ ಚನ್ನಾಗಿದೆ ನೋಡಲು ಕೂಡ ತುಂಬಾ ಸುಂದರವಾಗಿದೆ ಬನ್ನಿ ಆಟ ಆಡಿ .

ಈ ಜಾಗ ನೋಡಲು ತುಂಬಾ ಸುಂದರವಾಗಿದೆ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿದೆ.

ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮ್ಮಗೆ ಬೇಕಂದ್ರೆ ಪರ್ಚೆಸ್ ಮಾಡಕೊಳ್ಳಿ ಅಲ್ಲ ನೋಡಿ ಡಾರ್ಕ್ ಫ್ಯಾಂಟಸಿ ಇದೆ.

ಇಲ್ಲಿ ಬಂದರೆ ಪ್ರತಿಯೊಬ್ಬರು ಕೂಡ ಎಂಜೋಯ್ ಮಾಡಬಹುದು.

ಹಿಂಗ್ ತಿನ್ನಲು ಇಲ್ಲಿ ನೋಡಿ ಕಾಣಸ್ತಾ ಇದೆ ಆಪಲ್ ಆಗಿರಬಹುದು ಬನಾನ ಹಣ್ಣು ಆಗಿರಬಹುದು ಏನೇನೊ ಇದೆ ಎಲ್ಲಾನು ಇದೆ ಬನ್ನಿ ತೋಕೋಳಿ ವಿಸಿಟ್ ಮಾಡಿ .

ವಾವ್ . ಈ ಸಮುದ್ರವನ್ನು ನೋಡಿದರೆ ಎಷ್ಟು ಸಂತೋಷವಾಗುತ್ತದೆ ಅಂದರೆ --

ಇಲ್ಲಿ ತುಂಬಾ ಚನ್ನಾಗಿದೆ ವಾತಾವರಣ ಕೂಡ ತುಂಬಾ ಚನ್ನಾಗಿರುತ್ತೆ ಯಾವಾಗ್ಲು ತಣ್ಣನೆಯ ಗಾಳಿಯನ್ನ ಬರತ್ತಾನೆ ಇರುತ್ತೆ ತುಂಬಾ ಚನ್ನಾಗ ಅನ್ನಸುತ್ತೆ ಹೋಗಿ ಇಲ್ಲಿ ಕೂಡ ವಿಸಿಟ್ ಮಾಡಿ.

ಇಲ್ಲಿ ಹೋದರೆ ಹಳೆಯ ಜನ ಇದ್ರಲ್ವ್ ರಾಜ್ರಾಗಿರಬಹುದು ಯಾರೇ ಆಗಿರಬಹುದು ಅವ್ರು ಇಲ್ಲಿ --

ನಿಮಗೆ ಬೇಕು ಅಂದ್ರೆ ಬನ್ನಿ ತೋಕೋಳಿ ಇಲ್ಲಿ ನೋಡಿ ಹುಳ ತರ ಏನೋ ಇದೆ ಅದು ಕೂಡ ತಿನ್ನದೆ ಅದು ಹೊರಗಿನ್ ದೇಶದಲ್ಲೆಲ್ಲಾ ತಿಂತರೆ ಅಂತ ಅನ್ನಸುತ್ತೆ ನೋಡಿ ನಿಮ್ಮಗೆ ಬೇಕಂದ್ರೆ ತೋಕೋಳಿ ತಿನ್ನಿ.

ಇಲ್ಲಿ ಬಂದು ಪ್ರತಿಯೊಂದು ಕೂಡ ಗೇಮ್ ಗಳನ್ನಾ ಆಡಬಹುದು ದೊಡ್ಡವರು ಆಗಿರಬಹುದು ಚಿಕ್ರೋ ಚಿಕ್ಕವ್ರು ಆಗಿರಬಹುದು ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಗೇಮ್ಸ್ ಗಳನ್ನಾ ಆಟ ಆಡಬಹುದು.

ಕ್ಲೀನ್ ಆಗಿ ಕೂಡ ಇರುತ್ತೆ ಬನ್ನಿ ಇಲ್ಲಿ ಮೀನ್ ಗಳನ್ನಾ ಪರ್ಚೆಸ್ ಮಾಡಕೊಳ್ಳಿ ತೊಕೊಳ್ಳಿ.

ಹಳ್ಳಿಕಡೆಯಲ್ಲಿ ಹೇಗೆ ಮನೆಗಳು ಇರುತ್ತಲ್ವಾ ಆತರ ಮನೆಗಳ ಚಿತ್ರವನ್ನ ಮಾಡಿದ್ದಾರೆ ನೋಡಿ ಹೇಗಿದೆ ಅಂ --

ಇಲ್ಲಿ ದೇವಸ್ಥಾನವಿದೆ ಈ ದೇವಸ್ಥಾನ ನೋಡಲು ಕೂಡ ತುಂಬಾ ಸುಂದರವಾಗಿದೆ ಎಲ್ಲಾ ತರಹದ ದೇವರುಗಳನ್ನಇಲ್ಲಿ ದರ್ಶನ ಮಾಡಲು ನಮಗೆ ಸಿಗುತ್ತದೆ.

ತುಂಬಾ ಚನ್ನಾಕೂಡ ಇವೆ ತುಂಬಾ ದೊಡ್ಡದ್ ಬೇಕಾದ್ರೆ ದೊಡ್ಡದ್ ತೋಕೋಬಹುದು ಚಿಕ್ಕದ್ ಬೇಕಾದ್ರೆ ಚಿಕ್ಕದ್ ತೋಕೋಬಹುದು ತುಂಬಾ ಚನ್ನಾಗಿದೆ .

ಇಲ್ಲಿ ನಮಗೆ ಬೇಕಾಗಿರುವ ಪ್ರತಿಯೊಂದು ವಸ್ತುವು ಕೂಡ ನಾವು ಪರ್ಚೆಸ್ ಮಾಡಕೋಬಹುದು ತುಂಬಾ ಚನ್ನಾಗಿದೆ ಬನ್ನಿ ವಿಸಿಟ್ ಮಾಡಿ ನೋಡಿ.

ನಿಮಗೆ ಬೇಕಾಗಿರೋ ಎಲ್ಲದನ್ನಾ ತೆಗೆದುಕೊಳ್ಳಿ ಬನ್ನಿ ವಿಸಿಟ್ ಮಾಡಿ ತುಂಬಾ ಚನ್ನಾಗಿ ಕೂಡ ಇದೆ.

ಹೆಚ.ಡಿ.ಎಫ್.ಸಿ ಬ್ಯಾಂಕ್ ಇಂದ ನಮಗೆ ತುಂಬಾ ಉಪಯುಕ್ತವಾಗಿದೆ ಅಗತ್ಯ ಕೂಡ ವಾಗಿದೆ.

ಗೆದಿಯಬಹುದು ಏನ್ಬೇಕಾದ್ರು ಗೆದಿಬಹುದು ತುಂಬಾ ಚನ್ನಾಗಿದೆ ಚೊಕೊಲೇಟ್ಸ್ ಗೆದಿಬಹುದು ಗೊಂಬೆಗಳು ಗೆದಿಬಹುದು ಕಾರ್ ಆಡಬಹುದು ಏನ್ ಬೇಕಾದ್ರು ಆಡಬಹುದು ನೋಡಿ.

ನೋಡಲು ಚನ್ನಾಗಿ ಕಾಣಿಸುತ್ತಿದೆ ನೋಡಿ ಅವನ ಹೇಗೆ ಕಾಣಿಸುತ್ತಿದ್ದಾನೆ ಜಿಮ್ ಮಾಡಿಮಾಡಿ.

ಪಾಪ ಎಲ್ಲಿ ಬಿದ್ದಿದ್ದಾನೋ ಏನ್ ಮಾಡಿದನೋ ಗೊತ್ತಿಲ್ಲಾ ಅಲ್ಲಿ ಒಬ್ರು ಸುಮ್ಮನೆ ಕುಂತ್ತಿದರೆ ನೋಡ್ಕೊಂತ್ತಾ.

ಅನ್ನುವ ತರ ಇದೆ ಇದು ಗುಲ್ಬರ್ಗಾದಲ್ಲಿ ಸಿಗುತ್ತೆ ನಿಮ್ಮಗೆ ಬೇಕಾಗಿರೋ ಪ್ರತಿಯೊಂದು ವೆರೈಟಿ ವೆರೈಟಿ ಸೀರೆಗಳನ್ನಾ ಇಲ್ಲಿ ನೀವು ಪರ್ಚೆಸ್ ಮಾಡ್ಕೋಬಹುದು.

ಇಷ್ಟು ಚನ್ನಾಗಿ ಕಾಣಸ್ತಾ ಇದೆ ನೋಡಿ ಕಲರ್ ಕಲರ್ ಆಗಿ ಮನೆಗಳು ಕಾಣಸ್ತಾ ಇದಾವೆ ವಾವ್ ಮುಂದೆ ನೋಡಿದ್ರೆ ಅಷ್ಟು ದೊಡ್ಡ ಬೆಟ್ಟಾ.

ನಾವು ಕೂಡ ಒಂದ ಬೆಟ್ಟದ ಮೇಲೆ ಇದೀವಿ ನೋಡಿ ಅಲ್ಲಿ ಗ್ರೀನರಿ ಎಷ್ಟು ಸಕತ್ತಾಗಿ ಕಾಣಸ್ತಾ ಇದೆ. ಗ್ರೀನರಿ ಅಂದ್ರೆ ವಾವ್ ಇತರ ಇರಬೇಕು ಇದ್ರೆ ಇತರ ನಾವು ಎಂಜೋಯ್ ಮಾಡಬೇಕು.